ಆ ಮನೆಯ ಮೇಲೆ ಎರಡು ಕಪ್ಪು ಬಣ್ಣದ ಸಿಂಟ್ಯಾಕ್ಸ್ ಗಳಿವೆ.

ಬೆಕ್ರಿ ಯಲ್ಲಿ ಮೆಲ್ಭಾಗದಲ್ಲಿ ಖಾರವಾದ ವಸ್ತುಗಳನ್ನು ಜೋಡಿಸಿದ್ದಾರೆ.

ಮತ್ತು ಈ ಅಂಗಡಿಯ ಪಕ್ಕದಲ್ಲಿ ಒಂದು ರಸ್ತೆ ಇದೆ.

ಈ ಬುಕ್ ಸ್ಟಾಲ್ ನಲ್ಲಿ ಹಲವಾರು ಪುಸ್ತಕಗಳನ್ನು ಚೆನ್ನಾಗಿ ಜೋಡಿಸಿದ್ದಾರೆ.

ಮತ್ತು ಇಲ್ಲಿ ಆ ಕಡೆಯಿಂದ ಈ ಕಡೆಗೆ ಹಚ್ಚಹಸಿರು ಗಿಡಮರಗಳು ಕಾಣಿಸುತ್ತಿವೆ.

ಮತ್ತು ಈ ಕೋಣೆಯಲ್ಲಿ ಅ ತೂಕವನ್ನು ಮೌಲ್ಯಮಾಪನ ಮಾಡುವ ಒಂದು ಮಷೀನ್ ಇದೆ.

ಹಾಗು ಇಲ್ಲಿ ಹಲವಾರು ಲೈಟ್ ಗಳಿವೆ.

ಒಂದು ಬಟ್ಟೆ ಅಂಗಡಿಯಲ್ಲಿರುವ ಒಂದು ಕೋಣೆ ಇದೆ ಈ ಕೊನೆಯಲ್ಲಿ ಹಲವಾರು ಲೈಟ್ ಗಳಿವೆ.

ಇಲ್ಲಿ ಒಂದು ಮದುವೆ ಇದೆ ಅಲ್ಲಿ ಚೆನ್ನಾಗಿ ಡೆಕೋರೇಷನ್ ಅನ್ನು ಮಾಡಿದ್ದಾರೆ.

ಹಾಗೂ ಇಲ್ಲಿ ಕುಳಿತುಕೊಳ್ಳಲು ಒಂದು ಟೇಬಲ್ ಇದೆ.

ಹಾಗು ಇಲ್ಲಿ ಇನ್ನಷ್ಟು ಹಲವಾರು ಗಿಡ ಮರಗಳಿವೆ ಮತ್ತು ಇಲ್ಲಿ ಸಣ್ಣ ಸಣ್ಣ ಹುಲ್ಲು ಬಹಳಷ್ಟು ಬೆಳದಿದೆ.

ಅವನ ಹಿಂದೆ ಯೇಸುವಿನ ಭಾವಚಿತ್ರ ಇದೆ.

ಅದರ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ಹುಲ್ಲು ಬೆಳೆದಿದೆ.

ಆ ವ್ಯಕ್ತಿಯು ಅವನ ಕೈಯಲ್ಲಿ ಗಡಿಯಾರವನ್ನು ಧರಸಿದ್ದಾನೆ.

ಹಾಗೂ ಮೇಲೆಯು ಕೂಡ ದೊಡ್ಡ ದೊಡ್ಡ ಸ್ವಲ್ಪ ಪೈಪ್ಗ ಳನ್ನು ಹಾಕಿದ್ದಾರೆ.

ಹಾಗು ಆ ಸ್ಟೇಜಿ ನ ಎದುರುಗಡೆ ಇಬ್ಬರು ಜನ ವ್ಯಕ್ತಿಗಳು ಕೋಟ್ ಅನ್ನು ಧರಸಿಕೊಂಡು ನಿಂತಿದ್ದಾರೆ.

ಹಾಗು ಇಲ್ಲಿ ಹಲವರು ಜನರು ಓಡಾಡುತ್ತಿದ್ದಾರೆ ಮತ್ತು ಇಲ್ಲಿ ಹಲವಾರು ಅಂಗಡಿಗಳಿವೆ.

ವ್ಯಾಲ್ಯೂ ಅಂಡ್ ವೆರೈಟಿ ಅಂತ ಈ ಅಂಗಡಿಯಲ್ಲಿ ಹಲವಾರು ವಸ್ತುಗಳು ಕಾಣಿಸುತ್ತಿವೆ.

ಇಲ್ಲಿ ನೀರು ಹರಿದುಕೊಂಡು ಬರುತ್ತಿದೆ ಹಾಗೂ ಅದರ ಮೇಲೆ ದೊಡ್ಡ ದೊಡ್ಡ ಗೇಟುಗಳು ಕಾಣಿಸುತ್ತಿವೆ.

ಮತ್ತು ಅದರ ಆ ಭಾಗದಲ್ಲಿ ಸಣ್ಣ ಸಣ್ಣ ಹುಲ್ಲು ಬೆಳೆದಿದೆ ಮತ್ತು ಅಲ್ಲಿ ಒಂದು ಗಿಡವು ಕಾಣಿಸುತ್ತಿದೆ.

ಓಮ್ನಿ ಯ ಪಕ್ಕದಲ್ಲಿ ಒಂದು ರಸ್ತೆ ಇದೆ.

ಹಾಗು ಓಮಿನಿಯ ಎದ್ರುಗಡೆ ಬಿಳಿ ಕಾರು ಮತೊಂದು ಕೆಂಪು ಕಾರುಗಳು ಕಾಣಿಸುತ್ತಿವೆ.

ಮತ್ತು ಈ ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಎರಡ್ಮೂರು ಕನ್ನಡಿಗಳಿವೆ.

ಹಾಗು ಇಲ್ಲಿ ಕಟ್ಟಿಗೆಯ ಡಬ್ಬಿಗಳನ್ನು ಒಂದರ ಮೇಲಂತೆ ಜೋಡಿಸಿದ್ದಾರೆ.